ಮೋಜಿಲಾ ಥಂಡರ್ ಬರ್ಡ್ ನಲ್ಲಿನ ಅಡ್ಡ್ರೆಸ್ ಬುಕ್ ಬಗೆಗಿನ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ಅಡ್ಡ್ರೆಸ್ ಬುಕ್ ಗೆ ವಿಳಾಸಗಳನ್ನು ಸೇರಿಸಲು ನೋಡಲು ಬದಲಾಯಿಸಲು ಮತ್ತು ಡಿಲೀಟ್ ಮಾಡಲು ಕಲಿಯಲಿದ್ದೇವೆ
ಇದರೊಂದಿಗೆ ನಾವು
ಹೊಸ ಅಡ್ಡ್ರೆಸ್ ಬುಕ್ ಅನ್ನು ಕ್ರಿಯೇಟ್ ಮಾಡಲು ಈಗಾಗಲೇ ರಚಿತವಾಗಿರುವ ಅಡ್ಡ್ರೆಸ್ ಬುಕ್ ಅನ್ನು ಡಿಲೀಟ್ ಮಾಡಲು ಬೇರೆ ಮೇಲ್ ಅಕೌಂಟ್ ನಿಂದ ವಿಳಾಸಗಳನ್ನು ಆಮದು ಮಾಡಿಕೊಳ್ಳಲು ಕಲಿಯಲಿದ್ದೇವೆ
ಇಲ್ಲಿ ನಾವು ಉಬಂಟು 1301 ನಲ್ಲಿ ಮೋಜಿಲಾ ಥಂಡರ್ ಬರ್ಡ್ 1204 ಅನ್ನು ಉಪಯೋಗಿಸುತ್ತಿದ್ದೇವೆ
ಅಡ್ಡ್ರೆಸ್ ಬುಕ್ ಎಂದರೇನು
ಮೊಬೈಲ್ ಫೋನ್ ನಲ್ಲಿನ ಕಾಂಟಾಕ್ಟ್ಸ್ ಎಂಬ ವಿಶೇಷತೆಯ ರೀತಿಯಲ್ಲೇ ಇಲ್ಲಿ ಅಡ್ಡ್ರೆಸ್ ಬುಕ್ ಕೆಲಸ ಮಾಡುತ್ತದೆ
ವಿಳಾಸಗಳನ್ನು ರಚಿಸಲು ಮತ್ತು ನಿರ್ವಹಿಸಲು ಕೂಡ ಅಡ್ಡ್ರೆಸ್ ಬುಕ್ ಅನ್ನು ಬಳಸಬಹುದು
ಥಂಡರ್ ಬರ್ಡ್ ನಲ್ಲಿ ಎರಡು ರೀತಿಯ ಅಡ್ಡ್ರೆಸ್ ಬುಕ್ ಗಳು ಇವೆ
ಪರ್ಸನಲ್ ಅಡ್ರೆಸ್ ಬುಕ್ ಹೊಸ ವಿಳಾಸಗಳನ್ನು ರಚಿಸಲು ಸಹಕರಿಸುತ್ತದೆ
ಕಲೆಕ್ಟೆಡ್ ಅಡ್ರೆಸ್ ಬುಕ್ ಸ್ವತಃ ಔಟ್ಗೋಯಿಂಗ್ ಅಥವಾ ಸೆಂಟ್ ಮೇಲ್ಸ್ ನಿಂದ ಈ ಮೇಲ್ ಅಡ್ಡ್ರೆಸ್ ಗಳನ್ನು ಸಂಗ್ರಹಿಸುತ್ತದೆ
ಲಾಂಚರ್ ನಲ್ಲಿರುವ ಥಂಡರ್ ಬರ್ಡ್ ಐಕಾನ್ ಅನ್ನು ಕ್ಲಿಕ್ ಮಾಡಿ
ಥಂಡರ್ಬರ್ಡ್ ವಿಂಡೋ ಓಪನ್ ಆಗುತ್ತದೆ
ಈಗ ಪರ್ಸನಲ್ ಅಡ್ರೆಸ್ ಬುಕ್ ಗೆ ವಿಳಾಸಗಳನ್ನು ಸೇರಿಸಲು ಕಲಿಯೋಣ
ಮೇನ್ ಮೆನುವಿನಿಂದ ಟೂಲ್ಸ್ ಮತ್ತು ಅಡ್ರೆಸ್ ಬುಕ್ ಅನ್ನು ಕ್ಲಿಕ್ ಮಾಡಿ
ಅಡ್ರೆಸ್ ಬುಕ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಎಡ ಫಲಕದಲ್ಲಿ ನೀವು ಪರ್ಸನಲ್ ಮತ್ತು ಕಲೆಕ್ಟೆಡ್ ಅಡ್ರೆಸ್ ಬುಕ್ಸ್ ಅನ್ನು ನೋಡಬಹುದು
ಎಡ ಫಲಕದಲ್ಲಿ ಡಿಫಾಲ್ಟ್ ನಿಂದಲೇ ಪರ್ಸನಲ್ ಅಡ್ರೆಸ್ ಬುಕ್ ಸೆಲೆಕ್ಟ್ ಆಗಿದೆ
ಬಲ ಫಲಕ ಎರಡು ವಿಭಾಗಗಳನ್ನು ಹೊಂದಿದೆ
ಮೇಲಿನ ಭಾಗ ವಿಳಾಸಗಳನ್ನು ತೋರಿಸುತ್ತದೆ
ಕೆಳಗಿನ ಭಾಗ ಸೆಲೆಕ್ಟ್ ಮಾಡಿರುವ ವಿಳಾಸದ ಸಮಗ್ರ ಮಾಹಿತಿಯನ್ನು ತೋರಿಸುತ್ತದೆ
ಈಗ ಹೊಸ ವಿಳಾಸವನ್ನು ರಚಿಸೋಣ
ಟೂಲ್ ಬಾರ್ ನಿಂದ ನ್ಯೂ ಕಾಂಟಾಕ್ಟ್ ಅನ್ನು ಕ್ಲಿಕ್ ಮಾಡಿ
ನ್ಯೂ ಕಾಂಟಾಕ್ಟ್ ಡಯಲಾಗ್ ಬಾಕ್ಸ್ ಕಾಣಿಸಿಕೊಳ್ಳುತ್ತದೆ
ಕಾಂಟಾಕ್ಟ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ
ಫರ್ಸ್ಟ್ ಎಂಬಲ್ಲಿ ಅಮಿನ್ಯೂಕಾಂಟ್ಯಾಕ್ಟ್ ಎಂದು ನಮೂದಿಸಿ
ಯುಸೆರೋನ್ ಅಟ್ ಜಿಮೇಲ್ ಡಾಟ್ ಸಿಒಎಂ ಅನ್ನು ಇಮೇಲ್ ಎಂಬಲ್ಲಿ ನಮೂದಿಸಿ
ಡಿಸ್ಪ್ಲೇ ಫೀಲ್ಡ್ ನಲ್ಲಿ ಫರ್ಸ್ಟ್ ನೇಮ್ ತಾನಗಿಯೇ ನಮೂದಿಸಲ್ಪಟ್ಟಿರುವುದನ್ನು ಗಮನಿಸಿ
ಪ್ರೈವೇಟ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ ಈ ಟ್ಯಾಬ್ ಅನ್ನು ಸಂಪೂರ್ಣ ಅಂಚೆಯ ವಿಳಾಸವನ್ನು ಸಂಗ್ರಹಿಸಲು ಬಳಸಬಹುದು
ಇದರೊಂದಿಗೆ ನೀವು ವರ್ಕ್ ಒಥರ್ ಮತ್ತು ಫೋಟೋ ಟ್ಯಾಬ್ ಅನ್ನು ಬಳಸಿ ಆ ವಿಳಾಸಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಮತ್ತು ಭಾವಚಿತ್ರವನ್ನು ಸಂಗ್ರಹಿಸಬಹುದು
ಒಕ್ ಅನ್ನು ಕ್ಲಿಕ್ ಮಾಡಿ
ಇದೀಗ ವಿಳಾಸವು ಅಡ್ಡ್ರೆಸ್ ಬುಕ್ ಗೆ ಸೇರಲ್ಪಟ್ಟಿದೆ ಮತ್ತು ಬಲ ಫಲಕದಲ್ಲಿ ಕಾಣಿಸುತ್ತಿದೆ
ಇದೇ ರೀತಿಯಲ್ಲ್ಲಿ ವಿಮೈನ್ಯೂಕಾಂಟಾಕ್ಟ್ ಮತ್ತು ಜ್ಮೈನ್ಯೂಕಾಂಟಾಕ್ಟ್ ಅನ್ನು ಸೇರಿಸೋಣ
ಹೆಸರಿನ ಆಧಾರದಲ್ಲಿ ವಿಳಾಸಗಳನ್ನು ವಿಂಗಡಿಸಲು ಬಯಸಿದಾದಲ್ಲಿ ಮೇನ್ ಮೇನ್ಯುವಿನಿಂದ ವ್ಯೂ ಸೋರ್ಟ್ ಬೈ ಮತ್ತು ನೇಮ್ ಅನ್ನು ಕ್ಲಿಕ್ ಮಾಡಿ
ವಿಳಾಸಗಳು ಡೀಫಾಲ್ಟ್ ನಿಂದಲೇ ಆರೋಹಣ ಕ್ರಮದಲ್ಲಿ ವರ್ಗೀಕೃತವಾಗಿರುವುದನ್ನು ಗಮನಿಸಿ
ಇವುಗಳನ್ನು ಆರೋಹಣ ಕ್ರಮದಲ್ಲಿ ವರ್ಗೀಕರಿಸಲು ಮೇನ್ ಮೆನ್ಯುವಿಂದ ವ್ಯೂ ಸೋರ್ಟ್ ಬೈ ಮತ್ತು ಅಸೆಂಡಿಂಗ್ ಅನ್ನು ಕ್ಲಿಕ್ ಮಾಡಿ
ಇದಕ್ಕೆ ಬದಲಾಗಿ ಅಡ್ರೆಸ್ ಬುಕ್ ಡಯಲಾಗ್ ಬಾಕ್ಸ್ ನ ಬಲ ಫಲಕದಿಂದ ನೇಮ್ ಅನ್ನು ಕ್ಲಿಕ್ ಮಾಡಿ
ಇದೀಗ ಹೆಸರುಗಳು ಅವರೋಹಣ ಕ್ರಮದಲ್ಲಿ ವರ್ಗೀಕೃತವಾಗಿದೆ
ಇದೀಗ ವಿಳಾಸವನ್ನು ಹುಡುಕೋಣ
ನಾವೀಗ ಈ ಮೇಲ್ ಅಥವಾ ಹೆಸರುಗಳನ್ನು ಬಳಸಿ ವಿಳಾಸಗಳನ್ನು ಹುಡುಕೋಣ
ಈಗ ಅಮಿನ್ಯೂಕಾಂಟ್ಯಾಕ್ಟ್ ಎಂಬ ಹೆಸರನ್ನು ಹುಡುಕೋಣ
ಅಡ್ರೆಸ್ ಬುಕ್ ಡಯಲಾಗ್ ಬಾಕ್ಸ್ ಗೆ ಹೋಗಿ
ಸರ್ಚ್ ಫೀಲ್ಡ್ ನಲ್ಲಿ ಅಮಿನ್ಯೂಕಾಂಟ್ಯಾಕ್ಟ್ ಎಂದು ನಮೂದಿಸಿ
ಸರ್ಚ್ ಫೀಲ್ಡ್ ಅನ್ನು ಗಮನಿಸಿ
ದೊಡ್ದದಾದ ಗ್ಲಾಸ್ ಐಕಾನ್ ನ ಬದಲಾಗಿ ಸಣ್ಣದಾದ ಕ್ರಾಸ್ ಐಕಾನ್ ಕಾಣಿಸುತ್ತದೆ
ಅಮಿನ್ಯೂಕಾಂಟ್ಯಾಕ್ಟ್ ಎಂಬ ವಿಳಾಸವು ಮಾತ್ರ ಮೇಲಿನ ಬಲ ಫಲಕದಲ್ಲಿ ಕಾಣಿಸುತ್ತಿದೆ
ಈದೀಗ ಸರ್ಚ್ ಫೀಲ್ಡ್ ನಲ್ಲಿ ಕ್ರಾಸ್ ಐಕಾನ್ ಅನ್ನು ಕ್ಲಿಕ್ ಮಾಡಿ
ಮೇಲಿನ ಬಲ ಫಲಕದಲ್ಲಿ ಎಲ್ಲಾ ವಿಳಾಸಗಳು ಕಾಣಿಸುತ್ತವೆ
ಈ ಟ್ಯುಟೋರಿಯಲ್ ಅನ್ನು ಅಲ್ಲಿಗೆ ನಿಲ್ಲಿಸಿ ಈ ಅಸೈನ್ ಮೆಂಟ್ ಅನ್ನು ಮಾಡಿ
ವಿಷವನ್ನಾಧರಿಸಿ ಈ -ಮೇಲ್ ಅನ್ನು ಹುಡುಕಿ
ಜ್ಮೈಕಾಂಟಾಕ್ಟ್ ಎಂಬ ವಿಳಾಸಕ್ಕೆ ಸಂಬಂಧಿಸಿದ ಮಾಹಿತಿಗಳು ಬದಲಾಗಿದ್ದಲ್ಲಿ ಈ ಮಾಹಿತಿಗಳನ್ನು ಸರಿಪಡಿಸಬಹುದೆ
ಹೌದು ಸರಿಪಡಿಸಬಹುದು
ಬಲ ಫಲಕದಿಂದ ಜ್ಮೈನ್ಯೂಕಾಂಟಾಕ್ಟ್ ಅನ್ನು ಸೆಲೆಕ್ಟ್ ಮಾಡೋಣ
ಈಗ ಅದರ ಮೇಲೆ ಮೌಸ್ ನ ಬಲ ಬಟನ್ ಅನ್ನು ಕ್ಲಿಕ್ ಮಾಡೋಣ ಮತ್ತು ಪ್ರಾಪರ್ಟೀಸ್ ಅನ್ನು ಆರಿಸೋಣ
ಎಡಿಟ್ ಕಾಂಟಾಕ್ಟ್ ಫಾರ್ಜ್ಮೈನ್ಯೂಕಂಟ್ಯಾಕ್ಟ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ವಿಳಾಸದ ಹೆಸರನ್ನು ಮೈನ್ಯೂಕಾಂಟಾಕ್ಟ್ ಎಂದು ಬದಲಾಯಿಸೋಣ
ಡಿಸ್ಪ್ಲೇ ಫೀಲ್ಡ್ ನಲ್ಲಿ ಕೂಡ ಮೈನ್ಯೂಕಾಂಟಾಕ್ಟ್ ಎಂದು ಹೆಸರು ಬದಲಿಸೋಣ
ವರ್ಕ್ ಟೈಟಲ್ ಮತ್ತು ಡಿಪಾರ್ಟ್ಮೆಂಟ್ ಗಳನ್ನು ಇದಕ್ಕೆ ಸೇರಿಸಬೇಕು
ವರ್ಕ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ
ಟೈಟಲ್ ನಲ್ಲಿ ಮ್ಯಾನೇಜರ್ ಎಂದು ಮತ್ತು ಡಿಪಾರ್ಟ್ಮೆಂಟ್ ನಲ್ಲಿ ಹ್ರ್ ಎಂದು ನಮೂದಿಸಿ
ಒಕ್ ಅನ್ನು ಕ್ಲಿಕ್ ಮಾಡಿ
ಕೆಳಗಿನ ಬಲ ಫಲಕದಲ್ಲಿ ವಿಳಾಸದ ಬಗೆಗಿನ ವಿವರಗಳು ಪುನಾರಚಿತವಾಗಿರುದನ್ನು ಗಮನಿಸಿ
ಇದೀಗ ಥಂಡರ್ ಬರ್ಡ್ ನಿಂದ ಅನಗತ್ಯ ವಿಳಾಸಗಳನ್ನು ಡಿಲೀಟ್ ಮಾಡುವುದು ಹೇಗೆ
ಎಂದು ಕಲಿಯೋಣ
ಮೊದಲು ವಿಳಾಸವನ್ನು ಸೆಲೆಕ್ಟ್ ಮಾಡಿ
ಕಾಂಟೆಕ್ಸ್ಟ್ ಮೆನ್ಯು ವನ್ನು ನೋಡಲು ವಿಳಾಸದ ಮೇಲೆ ಮೌಸ್ ನ ಬಲ ಬಟನ್ ಅನ್ನು ಕ್ಲಿಕ್ ಮಾಡಿ ನಂತರ ಡಿಲೀಟ್ ಅನ್ನು ಕ್ಲಿಕ್ ಮಾಡಿ
ಕನ್ಫರ್ಮೇಷನ್ ಡಯಲಾಗ್ ಬಾಕ್ಸ್ ಕಾಣಿಸಿಕೊಳ್ಳುತ್ತದೆ
ಒಕ್ ಅನ್ನು ಕ್ಲಿಕ್ ಮಾಡಿ
ಈಗ ವಿಳಾಸವು ಡಿಲೀಟ್ ಆಗಿದೆ ಮತ್ತು ಇದು ವಿಳಾಸದ ಪಟ್ಟಿಯಲ್ಲಿ ಕಾಣಿಸುವುದಿಲ್ಲ
ಥಂಡರ್ ಬರ್ಡ್ ನಿಮಗೆ ನಿಮ್ಮದೇ ಆದ ಅಡ್ಡ್ರೆಸ್ ಬುಕ್ ಅನ್ನು ರಚಿಸಲು ಅವಕಾಶವನ್ನು ಕೊಡುತ್ತದೆ
ಪರ್ಸನಲ್ ಅಡ್ರೆಸ್ ಬುಕ್ ಮತ್ತು ಕಲೆಕ್ಟೆಡ್ ಅಡ್ರೆಸ್ ಎಂಬೆರಡು ಅಡ್ಡ್ರೆಸ್ ಬುಕ್ ಗಳು ಡೀಫಾಲ್ಟ್ ನಿಂದಲೇ ಇದರೊಂದಿಗೆ ಇರುತ್ತವೆ
ಹೊಸ ಅಡ್ಡ್ರೆಸ್ ಬುಕ್ ಅನ್ನು ರಚಿಸೋಣ
ಅಡ್ರೆಸ್ ಬುಕ್ ಡಯಲಾಗ್ ಬಾಕ್ಸ್ ಅನ್ನು ಓಪನ್ ಮಾಡಿಯೇ ಇಟ್ಟುಕೊಂಡಿರುವುದನ್ನು ಮರೆಯದಿರಿ
ಮೇನ್ ಮೆನುವಿನಿಂದ ಫೈಲ್ ಗೆ ಹೋಗಿ ನ್ಯೂ ಅನ್ನು ಕ್ಲಿಕ್ ಮಾಡಿ ಮತ್ತು ಅಡ್ರೆಸ್ ಬುಕ್ ಅನ್ನು ಸೆಲೆಕ್ಟ್ ಮಾಡಿ
ನ್ಯೂ ಅಡ್ರೆಸ್ ಬುಕ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಅಡ್ರೆಸ್ ಬುಕ್ ನೇಮ್ ಫೀಲ್ಡ್ ಆಫೀಸ್ ಕಾಂಟಾಕ್ಟ್ಸ್ ಎಂದು ನಮೂದಿಸಿ
ಒಕ್ ಎಂದು ಕ್ಲಿಕ್ ಮಾಡಿ
ನಾವು ರಚಿಸಿರುವ ಹೊಸ ಅಡ್ಡ್ರೆಸ್ ಬುಕ್ ಎಡ ಫಲಕದಲ್ಲಿ ಕಾಣಿಸುತ್ತಿದೆ
ಡೀಫಾಲ್ಟ್ ಅಡ್ಡ್ರೆಸ್ ಬುಕ್ ಅನ್ನು ಬಳಸಿದ ರೀತಿಯಲ್ಲೇ ಈ ಅಡ್ಡ್ರೆಸ್ ಬುಕ್ ಅನ್ನು ಬಳಸಬಹುದು
ಈ ಟ್ಯುಟೋರಿಯಲ್ ಅನ್ನು ಅಲ್ಲಿಗೆ ಸ್ವಲ್ಪ ನಿಲ್ಲಿಸಿ ಈ ಅಸೈನ್ ಮೆಂಟ್ ಅನ್ನು ಮಾಡಿ
ಹೊಸ ಅಡ್ಡ್ರೆಸ್ ಬುಕ್ ಅನ್ನು ರಚಿಸಿ ಅದಕ್ಕೆ ವಿಳಾಸಗಳನ್ನು ಸೇರಿಸಿ
ಇನ್ನು ಅಡ್ಡ್ರೆಸ್ ಬುಕ್ ಅನ್ನು ಡಿಲೀಟ್ ಮಾಡಲು ಕಲಿಯೋಣ
ನೀವು ಅಡ್ಡ್ರೆಸ್ ಬುಕ್ ಅನ್ನು ಡಿಲೀಟ್ ಮಾಡುವಾಗ ಅದರಲ್ಲಿನ ಎಲ್ಲಾ ವಿಳಾಸಗಳು ಕೂಡ ಡಿಲೀಟ್ ಆಗುತ್ತವೆ
ಅಡ್ರೆಸ್ ಬುಕ್ ಆಫೀಸ್ ಕಾಂಟಾಕ್ಟ್ಸ್ ಅಡ್ಡ್ರೆಸ್ ಬುಕ್ ಅನ್ನು ಡಿಲೀಟ್ ಮಾಡಲು ಎಡ ಫಲಕದಿಂದ ಅದನ್ನು ಸೆಲೆಕ್ಟ್ ಮಾಡಿ
ಕಾಂಟೆಕ್ಸ್ಟ್ ಮೆನ್ಯು ವನ್ನು ನೋಡಲು ಅದರ ಮೇಲೆ ಮೌಸ್ ನ ಬಲ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಡಿಲೀಟ್ ಅನ್ನು ಸೆಲೆಕ್ಟ್ ಮಾಡಿ
ಡಿಲೀಟ್ ಮಾಡುವುದನ್ನು ಖಚಿತಪಡಿಸಲು ಡಿಲೀಟ್ ಅಡ್ರೆಸ್ ಬುಕ್ ಡಯಲಾಗ್ ಬಾಕ್ಸ್ ಬಾಕ್ಸ್ ಕಾಣಿಸುತ್ತದೆ
ಒಕ್ ಅನ್ನು ಕ್ಲಿಕ್ ಮಾಡಿ
ಇದೀಗ ಅಡ್ಡ್ರೆಸ್ ಬುಕ್ ಡಿಲೀಟ್ ಆಗುತ್ತದೆ
ಈ ಟ್ಯುಟೊರಿಯಲ್ ಅನ್ನು ಸ್ವಲ್ಪ ನಿಲ್ಲಿಸಿ ಈ ಕೆಳಗಿನ ಅಸೈನ್ ಮೆಂಟ್ ಅನ್ನು ಮಾಡಿ
ಅಡಿಷನಲ್ ಆಫೀಸ್ ಕಾಂಟಾಕ್ಟ್ಸ್ ಎನ್ನುವ ಹೊಸ ಅಡ್ಡ್ರೆಸ್ ಬುಕ್ ಅನ್ನು ರಚಿಸಿ
ಅಡ್ರೆಸ್ ಬುಕ್ ಟೂಲ್ ಬಾರ್ ನಲ್ಲಿರುವ ಎಡಿಟ್ ಆಪ್ಷನ್ ಅನ್ನು ಅನ್ನು ಬಳಸಿ
ಈ ಅಡ್ಡ್ರೆಸ್ ಬುಕ್ ಅನ್ನು ಡಿಲೀಟ್ ಮಾಡಿ
ಮೇನ್ ಮೆನ್ಯುವಿನಿಂದ ಅಡ್ರೆಸ್ ಬುಕ್ ಡಯಲಾಗ್ ಬಾಕ್ಸ್ ನಲ್ಲಿ ಎಡಿಟ್ ಮತ್ತು ಸರ್ಚ್ ಅಡ್ರೆಸ್ ಅನ್ನು ಸೆಲೆಕ್ಟ್ ಮಾಡಿ
ವಿಳಾಸಗಳನ್ನು ಹುಡುಕಲು ಅಡ್ವಾನ್ಸ್ಡ್ ಸರ್ಚ್ ಆಪ್ಷನ್ ಅನ್ನು ಬಳಸಿ
ಇತರ ಮೇಲ್ ಅಕೌಂಟ್ ಗಳಿಂದ ವಿಳಾಸಗಳನ್ನು ಆಮದು ಮಾಡಲು ಕೂಡ ಥಂಡರ್ ಬರ್ಡ್ ಅನುವು ಮಾಡಿಕೊಡುತ್ತದೆ
ಈ ರೀತಿಯಲ್ಲಿ ನಾವು ವಿಳಾಸದ ಮಾಹಿತಿಗಳನ್ನು ಕಳೆದುಕೊಳ್ಳದೆ ಅವುಗಳನ್ನು ಪುನಾರಚಿಸಬಹುದು
ಜೀ ಮೇಲ್ ಅಕೌಂಟ್ ನಿಂದ ವಿಳಾಸಗಳನ್ನು ಆಮದು ಮಾಡಿಕೊಳ್ಳೋಣ ಮೊದಲಿಗೆ ಜೀ ಮೇಲ್ ಅಕೌಂಟ್ ಅನ್ನು ಓಪನ್ ಮಾಡಿ
ಹೊಸ ಬ್ರೌಸರ್ ಅನ್ನು ಓಪನ್ ಮಾಡಿ ಮತ್ತು wwwgmailcom ಎಂಬ ಯುಆರ್ಎಲ್ ಅನ್ನು ನಮೂದಿಸಿ
Enter ಅನ್ನು ಒತ್ತಿ
ಜೀ ಮೇಲ್ ನ ಮುಖ ಪುಟ ಹೋಮ್ ಪೇಜ್ ಕಾಣಿಸುತ್ತದೆ
ಸ್ಟುಸೆರೋನ್ ಅಟ್ ಜಿಮೇಲ್ ಡಾಟ್ ಸಿಒಎಂ ಎಂಬ ಯೂಸರ್ನೇಮ್ ಅನ್ನು ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ
ಸೈನ್ ಇನ್ ಅನ್ನು ಕ್ಲಿಕ್ ಮಾಡಿ
ಜೀ ಮೇಲ್ ವಿಂಡೋ ಕಾಣಿಸುತ್ತದೆ
ಈ ಟ್ಯುಟೋರಿಯಲ್ ಗಾಗಿ ನಾವು ಜೀ ಮೇಲ್ ನಲ್ಲಿ ನಾಲ್ಕು ವಿಳಾಸಗಳನ್ನು ರಚಿಸಿದ್ದೇವೆ
ಜೀ ಮೇಲ್ ವಿಂಡೋವಿನ ಮೇಲಿನ ಎಡ ಭಾಗದಲ್ಲಿ ಜಿಮೇಲ್ ಮತ್ತು ಕಾಂಟಾಕ್ಟ್ಸ್ ಅನ್ನು ಕ್ಲಿಕ್ ಮಾಡಿ
ಕಾಂಟಾಕ್ಟ್ಸ್ ಟ್ಯಾಬ್ ಕಾಣಿಸುತ್ತದೆ
ಮೋರ್ ಅನ್ನು ಕ್ಲಿಕ್ ಮಾಡಿ ಮತ್ತು ಎಕ್ಸ್ಪೋರ್ಟ್ ಅನ್ನು ಸೆಲೆಕ್ಟ್ ಮಾಡಿ
ಎಕ್ಸ್ಪೋರ್ಟ್ ಕಾಂಟಾಕ್ಟ್ಸ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ವಿಚ್ ಕಾಂಟಾಕ್ಟ್ಸ್ ಡಿಒ ಯೂ ವಾಂಟ್ ಟಿಒ ಎಕ್ಸ್ಪೋರ್ಟ್
ಫೀಲ್ಡ್ ನಲ್ಲಿ ಆಲ್ ಕಾಂಟಾಕ್ಟ್ಸ್ ಅನ್ನು ಸೆಲೆಕ್ಟ್ ಮಾಡಿ
ವಿಚ್ ಎಕ್ಸ್ಪೋರ್ಟ್ ಫಾರ್ಮ್ಯಾಟ್
ಫೀಲ್ಡ್ ನಲ್ಲಿ ಔಟ್ಲುಕ್ ಸಿಎಸ್ವಿ ಫಾರ್ಮ್ಯಾಟ್ ಅನ್ನು ಸೆಲೆಕ್ಟ್ ಮಾಡಿ
ಎಕ್ಸ್ಪೋರ್ಟ್ ಅನ್ನು ಸೆಲೆಕ್ಟ್ ಮಾಡಿ
ಓಪನಿಂಗ್ contactsಸಿಎಸ್ವಿ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಸೇವ್ ಫೈಲ್ ಅನ್ನು ಸೆಲೆಕ್ಟ್ ಮಾಡಿ ಮತ್ತು ಒಕ್ ಅನ್ನು ಕ್ಲಿಕ್ ಮಾಡಿ
ಡೌನ್ಲೋಡ್ಸ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಇದೊಂದು ದಾಖಲೆಗಳು ಸೇವ್ ಆಗುವ ಡೀಫಾಲ್ಟ್ ಫೋಲ್ಡರ್ ಆಗಿದೆ
ಈ ಫೈಲ್ contactsಸಿಎಸ್ವಿ ಎಂದು ಡೀಫಾಲ್ಟ್ ಡೌನ್ಲೋಡ್ಸ್ ಫೋಲ್ಡರ್ ನಲ್ಲಿ ಸೇವ್ ಆಗಿದೆ
ಡೌನ್ಲೋಡ್ಸ್ ಡಯಲಾಗ್ ಬಾಕ್ಸ್ ಅನ್ನು ಕ್ಲೊಸ್ ಮಾಡಿ
ಮೇನ್ ಮೆನ್ಯುವಿನಿಂದ ಟೂಲ್ಸ್ ಅನ್ನು ಕ್ಲಿಕ್ ಮಾಡಿ ಮತ್ತು ಇಂಪೋರ್ಟ್ ಅನ್ನು ಸೆಲೆಕ್ಟ್ ಮಾಡಿ
ಇಂಪೋರ್ಟ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಅಡ್ರೆಸ್ ಬುಕ್ಸ್ ಅನ್ನು ಸೆಲೆಕ್ಟ್ ಮಾಡಿ
ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ
ಸೆಲೆಕ್ಟ್ ಟೈಪ್ ಒಎಫ್ ಫೈಲ್ ನ ಸೂಚಿಯಿಂದ ಲಿಸ್ಟ್ ನಿಂದ ಟೆಕ್ಸ್ಟ್ ಫೈಲ್ ನ ಮೇಲ್ ನ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ
ಡೌನ್ಲೋಡ್ಸ್ ಫೋಲ್ಡರ್ ಅನ್ನು ಬ್ರೌಸ್ ಮಾಡಿ
ಸೆಲೆಕ್ಟ್ ವಿಚ್ ಟೈಪ್ಸ್ ಒಎಫ್ ಫೈಲ್ಸ್ ಅರೆ ಶೌನ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಆಲ್ ಫೈಲ್ಸ್ ಅನ್ನು ಸೆಲೆಕ್ಟ್ ಮಾಡಿ
contactsಸಿಎಸ್ವಿ ಸೆಲೆಕ್ಟ್ ಮಾಡಿ
ಒಪೆನ್ ಅನ್ನು ಕ್ಲಿಕ್ ಮಾಡಿ
ಇಂಪೋರ್ಟ್ ಅಡ್ರೆಸ್ ಬುಕ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಫರ್ಸ್ಟ್ ರೆಕಾರ್ಡ್ ಕಂಟೇನ್ಸ್ ಫೀಲ್ಡ್ ನೇಮ್ಸ್ ಬಾಕ್ಸ್ ಅನ್ನು ಗುರುತಿಸಿರುದನ್ನು ಖಚಿತಪಡಿಸಿಕೊಳ್ಳಿ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕೇವಲ ಫರ್ಸ್ಟ್ ನೇಮ್ ಲಾಸ್ಟ್ ನೇಮ್ ಮತ್ತು ಪ್ರೈಮರಿ ಇಮೇಲ್ ಫೀಲ್ಡ್ ಗಳನ್ನು ಗುರುತಿಸಬೇಕು ಮತ್ತು ಸರಿ ಹೊಂದಿಸಬೇಕು
ಎಡ ಬದಿಯ ಇನ್ನಿತರ ಫೀಲ್ಡ್ ಗಳನ್ನು ಗುರುತಿಸದಿರಿ
ಎಡ ಬದಿಯ ಫರ್ಸ್ಟ್ ನೇಮ್ ಬಲ ಬದಿಯ ಫರ್ಸ್ಟ್ ನೇಮ್ ನೊಂದಿಗೆ ಈಗಾಗಲೇ ಜೋಡಣೆಗೊಂಡಿದೆ
ಮೂವ್ ಅಪ್ ಮತ್ತು ಮೂವ್ ಡೌನ್ ಬಟನ್ ಗಳನ್ನು ಮೋಝಿಲಾ ಥಂಡರ್ ಬರ್ಡ್ ನ ಎಡ ಬದಿಯ ಅಡ್ರೆಸ್ ಬುಕ್ ಫೀಲ್ಡ್ಸ್ ಕಾಲಮ್ ಅನ್ನು ಬಲ ಬದಿಯ ಜಿಮೇಲ್ ರೆಕಾರ್ಡ್ ಡಾಟಾ ಟಿಒ ಇಂಪೋರ್ಟ್ ಕಾಲಮ್ ಗೆ ಸರಿ ಹೊಂದಿಸಲು ಬಳಸಬೇಕು
ಎಡ ಬದಿಗಿರುವ ಲಾಸ್ಟ್ ನೇಮ್ ಫೀಲ್ಡ್ ಅನ್ನು ಸೆಲೆಕ್ಟ್ ಮಾಡಿ ಮತ್ತು ಮೂವ್ ಡೌನ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಅಡ್ರೆಸ್ ಬುಕ್ ಫೀಲ್ಡ್ಸ್ ಕಾಲಮ್ ನಲ್ಲಿರುವ ಲಾಸ್ಟ್ ನೇಮ್ ಮತ್ತು ರೆಕಾರ್ಡ್ ಡಾಟಾ ಟಿಒ ಇಂಪೋರ್ಟ್ ಕಾಲಮ್ ನ ಲಾಸ್ಟ್ ನೇಮ್ ಜೋಡಣೆಗೊಂಡಿರುವುದನ್ನು ಗಮನಿಸಿ
ಪ್ರೈಮರಿ ಇಮೇಲ್ ಅನ್ನು ಸೆಲೆಕ್ಟ್ ಮಾಡಿ ಮತ್ತು ಮೂವ್ ಡೌನ್ ಬಟನ ಅನ್ನು ಕ್ಲಿಕ್ ಮಾಡಿ ಅದು e ಮೇಲ್ ಅಡ್ರೆಸ್ ನೊಂದಿಗೆ ಜೋಡಣೆಗೊಳ್ಳುವ ತನಕ ಕಾಯಿರಿ
ನಂತರ ಒಕ್ ಅನ್ನು ಕ್ಲಿಕ್ ಮಾಡಿ
ಅಡ್ಡ್ರೆಸ್ ಬುಕ್ ಯಶಸ್ವಿಯಾಗಿ ರವಾನೆ ಆಗಿದೆ ಎಂದು ಮೆಸೇಜ್ ಕಾಣಿಸುತ್ತದೆ
ಫಿನಿಶ್ ಅನ್ನು ಕ್ಲಿಕ್ ಮಾಡಿ
ಇದೀಗ ಜೀ ಮೇಲ್ ಅಡ್ಡ್ರೆಸ್ ಬುಕ್ ಥಂಡರ್ ಬರ್ಡ್ ಗೆ ವರ್ಗಾಯಿಸಲ್ಪಟ್ಟಿದೆ
ಅಡ್ರೆಸ್ ಬುಕ್ ಡಯಲಾಗ್ ಬಾಕ್ಸ್ ನ ಎಡ ಫಲಕದಲ್ಲಿ ಕಾಂಟಾಕ್ಟ್ಸ್ ಎಂಬ ಹೊಸ ಫೋಲ್ದರ್ ಸೇರ್ಪಡೆಗೊಂಡಿದೆ
ಕಾಂಟಾಕ್ಟ್ಸ್ ಅನ್ನು ಕ್ಲಿಕ್ ಮಾಡಿ
ಇಮೇಲ್ ವಿಳಾಸದೊಂದಿರುವ ಫರ್ಸ್ಟ್ ನೇಮ್ಸ್ ಗಳು ಕಾಣಿಸುತ್ತವೆ
ಜೀ ಮೇಲ್ ಅಡ್ಡ್ರೆಸ್ ಬುಕ್ ಅನ್ನು ನಾವೀಗ ಥಂಡರ್ ಬರ್ಡ್ ಗೆ ರವಾನಿಸಿಕೊಂಡಿದ್ದೇವೆ
ಮೇಲಿನ ಎಡ ಮೂಲೆಯಲ್ಲಿರುವ ಕೆಂಪು ಬಣ್ಣದ ಕ್ರಾಸ್ ಅನ್ನು ಒತ್ತುವ ಮೂಲಕ ಅಡ್ಡ್ರೆಸ್ ಬುಕ್ ಅನ್ನು ಕ್ಲೋಸ್ ಮಾಡಿ
ಇದೀಗ ಥಂಡರ್ ಬರ್ಡ್ ನಿಂದ ಲಾಗ್ ಔಟ್ ಆಗೋಣ
ಮೇನ್ ಮೆನ್ಯುವಿನಿಂದ ಫೈಲ್ ಮತ್ತು ಕ್ವಿಟ್ ಅನ್ನು ಕ್ಲಿಕ್ ಮಾಡಿ
ಇಲ್ಲಿಗೆ ಥಂಡರ್ ಬರ್ಡ್ ಬಗೆಗಿನ ಈ ಟ್ಯುಟೋರಿಯಲ್ ಮುಕ್ತಾಯವಾಗುತ್ತದೆ
ಈ ಟ್ಯುಟೋರಿಯಲ್ ನಲ್ಲಿ ಅಡ್ಡ್ರೆಸ್ ಬುಕ್ ಗೆ ವಿಳಾಸಗಳನ್ನು ಸೇರಿಸಲು ನೋಡಲು ಬದಲಾಯಿಸಲು ಮತ್ತು ಡಿಲೀಟ್ ಮಾಡಲು ಕಲಿಯಲಿತಿದ್ದೇವೆ
ಇದರೊಂದಿಗೆ ಹೊಸ ಅಡ್ಡ್ರೆಸ್ ಬುಕ್ ಅನ್ನು ರಚಿಸಲು ಈಗಾಗಲೇ ರಚಿತವಾಗಿರುವ ಅಡ್ಡ್ರೆಸ್ ಬುಕ್ ಅನ್ನು ಡಿಲೀಟ್ ಮಾಡಲು ಬೇರೆ ಮೇಲ್ ಅಕೌಂಟ್ ನಿಂದ ವಿಳಾಸಗಳನ್ನು ಆಮದು ಮಾಡಿಕೊಳ್ಳಲು ಕಲಿತಿದ್ದೇವೆ
ಇಲ್ಲಿ ನಿಮಗೊಂದು ಅಸೈನ್ ಮೆಂಟ್ ಕೊಡಲಾಗಿದೆ
ಹೊಸ ಅಡ್ಡ್ರೆಸ್ ಬುಕ್ ಅನ್ನು ರಚಿಸಿ
ವಿಳಾಸಗಳನ್ನು ಸೇರಿಸಿ ಮತ್ತು ನೋಡಿ
ನಿಮ್ಮ ಈ ಮೇಲ್ ಐಡಿ ಇಂದ ಥಂಡರ್ ಬರ್ಡ್ ಅಕೌಂಟ್ ಗೆ ವಿಳಾಸಗಳನ್ನು ಆಮದು ಮಾಡಿಕೊಳ್ಳಿ
ಅಡ್ಡ್ರೆಸ್ ಬುಕ್ ಅನ್ನು ಆಮದು ಮಾಡಿಕೊಳ್ಳುವ ವೇಳೆಯಲ್ಲಿ ಎಲ್ಲಾ ಫೀಲ್ಡ್ ಗಳನ್ನು ಸರಿ ಹೊಂದಿಸಿ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
ಈ ಟ್ಯುಟೋರಿಯಲ್ ನ ಅನುವಾದಕ ಪ್ರಜ್ವಲ್ ಮತ್ತು ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ ಧನ್ಯವಾದಗಳು